ಗಾಡಿಯೇನೂ ತಗೊಂಡಿಲ್ಲ ಲೋನ್ ಗೆ ದುಡ್ಡು ಕೊಟ್ಟು ತಗೊಂಡಿದೀವಿ ಮಾತ್ರ ಫೋನ್ ತಗೊಂಡಿದ್ದು ಲೋನ್ ಕಟ್ಕೊಂಡು ಎಲ್ಲಾ ಮುಗಿಸಿದ್ದೀವಿ.

ಅಲ್ ಮಸ್ತ್ ಆಗಿತ್ತು ಬೇಕ್ ಅಣುದ್ ಎಲ್ಲಾ ತಿಂಸಬೇಕು ಅಂತಿತ್ತು ಅಲ್ಲೇ ಹೊರಗಡೆನು ಮಾರ್ತಾರೆ ಅಂತ ಗೊತ್ತಿತ್ತು ನಮಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ವಿ.

ನರಸೀಪುರದಲಿ ಒಂದು ಗ್ಯಾ ಗ್ಯಾರೇಜ್ ಐತೆ ಅಲಿಗೆ ನಮ್ ಮನೆವರ್ ತೊಗೊಂಡ್ ಹೋಗ್ ಬುಟ್ಟಿ ಬುಟ್ಟಿ ಆ ಆವ್ ಅದ್ ಮಾಡ್ಬೇಕು ಈದ್ ಮಾಡ್ಸಬೇಕು ಅದ್ ಮಾಡ್ಸಬೇಕು ಅಂತ ದುಡ್ಡು ಒಸಿ ಖರ್ಚ್ ಮಾಡ್ಕೊಂಡಿಲ್ಲ ಆ ಗಾಡಿ ತೊಗೊಳೋ ಬದ್ಲು ಹೊಸ ಗಾಡೀನೇ ಬತ್ತ ಇತ್ತೋ ಏನೋ ಅಷ್ಟು ದುಡ್ಡು ಖರ್ಚ್ ಮಾಡವ್ರೆ ಅವರು--

ಹೋಗಿದ್ದೋ ಚಾಮುಂಡಿ ಬೆಟ್ಟಕ್ಕೆ ನಮ್ ಅಜ್ಜಿ ಅವರ್ನೆಲ್ಲ ಕರ್ಕೊಂಡ್ ಹೋಗಿದ್ದೋ ನಮ ಅಜ್ಜಿಗೆ ಸುಸ್ತ್ ಆಗತೈತೆ ನಂಗ್ ಆಗಲ್ಲ ನಂಗ್ ಅತ್ತಕ್ ಆಗಲ್ಲ ನೀವ್ ಹೋಗ್ಬಿಟ್ ಬನ್ನಿ ಅಂತ ಅಂದ್ರು ನಾವೆಲ್ಲ ಹೋಗಿದ್ದೋ ಊಟ ತಿಂಡಿ ಎಲ್ಲ ತೊಗೊಂಡ್ ಹೋಗಿ ಅಲ್ಲೇ ನೀರು ಪಾರು ಎಲ್ಲ ಕುಡ್ ಕುಡ್ಕೊಂಡು ಸುಸ್ತ್ ಅಯ್ತಿತ್ತು ಎಲ್ಲರುವೆ ಅತ್ಬಿಟ್ಟು ಬೆಟ್ಟ ನೋಡ್ಕೊಂಡ್ ಬಂಡವೋ.

ನಮ್ ಕಡೆ ಎಲ್ಲ ಮದ್ವೆ ಆದ್ರೆ ಚಪ್ರಾ ಆಕಿ ನಾಲಕ್ ಕಂಬನ್ ಇಟ್ಟಿ ಮದ್ವೆ ಮಾಡ್ತಾ ಇದ್ರೂ ಪುರೋಹಿತನ ಕರ್ಸಿ ಈಗೇನಿಲ್ಲ ಬಡವರಾದ್ರು ಪರವಾಗಿಲ್ಲ ಹಥ್ ರೂಪಾಯಿ ಬಡ್ಡಿ ಆದ್ರೂ ಪರವಾಗಿಲ್ಲ ಕರ್ಸಿ ಜೋರಾಗಿ ಮದ್ವೆ ಮಾಡಿ ಎಲ್ಲ ನೆಂಟ್ರುಗೆಲ್ಲ ಕರ್ಸಿ ಅಚ್ಕಟ್ಟಾಗಿ ಡೆಕೋರೇಷನ್ ಮಾಡ್ಸಿ ರಾತ್ರಿಹೊತ್ ನೈಟ್ ಯೇ ಎಲ್ಲ ಫೋಟೋ ತಗದು ನೆಂಟ್ರು ಬಂದಿರರೊಗೆಲ್ಲ ಬೆಳಿಗ್ಗೆ ಹೋತ್ ಬಂದ್ರು ಆಯಿತು ಬರ್ದೇ ಹೋದ್ರು ಆಯಿತು.